ಈ ದೃಶ್ಯನ ನೋಡಿದ್ರೆ ಏನು ಅನ್ನಿಸ್ತಾ ಇದೆ ಅಂತಂದ್ರೆ ಇಲ್ಲಿ ಏನೋ ಒಂದ್ ಫ್ಯಾಂಕ್ಷನ್ ನಡೀತಾ ಇದೆ ಇ ಫ್ಯಾಂಕ್ಷನ್ ಅಲ್ಲಿಒಂದು ಸ್ಟೇಜ್ ಇದೆ ಸ್ಟೇಜ್ ಮೇಲೆ ಎಲ್ಲಾ ಅಲಂಕಾರಗಳು ಕೂಡ ನಡೆದಿವೆ .

ಗಾಳಿ ಬರ್ತದೆ ಮತ್ತೆ ನೇಚರ್ ಗೆ ತುಂಬಾ ಅನುಕೂಲ ಆಗ್ತಾದೆ ಮತ್ತೆ ಹಿಂಗಿರೋದ್ರಿಂದ ಮಳೆ ಕೂಡ ಜಾಸ್ತಿ ಬರ್ತದೆ ಯಾರು ಗಿಡ ಮರ ಕಡೀಬಾರ್ದು.

ಏನು ತಗೊಳಂಗಿಲ್ಲ ಸುಮ್ನೆ ಟೈಮ್ ಪಾಸ್ಗೆ ಹೋಗ್ಬಿಟ್ಟು ಸುಮ್ನ ಆಟ ಆಡ್ಕಂತಾ ಸೂಪರ್ ಮಾರ್ಕೆಟ್ ತಿರ್ಗಿ ಬಂದ್ಬಿಡ್ತಿವಿ.

ಈ ಪಿಕ್ಚರ್ ನೋಡಿದ್ ತಕ್ಷಣನೆ ನಗು ಬರ್ತದೆ ಯಾಕಂದ್ರೆ ನಾವ್ ಕಾಲೇಜು ಬಿಟ್ ಮೇಲೆ ಟೈಮ್ ಪಾಸ್ಗೆ ಅಂತಾನೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಸುಮ್ ಸುಮ್ನೆ ಸೂಪರ್ ಮಾರ್ಕೆಟ್ ಎಲ್ಲಾ ತಿರುಗ್ ಬರ್ತಿವಿ.

ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲಾ ಕುರಿಗಳು ಹಳ್ಳಕ್ಕೆ ಬಿದ್ದಂತೆ ಅದು ನೆನ್ಪ್ ಆಗ್ತಾದೆ ಇದನ್ ನೋಡಿದ್ರೆ .

ನಾವ್ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಒದ್ತಿರ್ಬೇಕಾದ್ರೆ ಒಂದು ಚಾಪ್ಟರ್ ಇತ್ತು ಆ ಚಾಪ್ಟರ್ ಅಲ್ಲಿ ಲಾಸ್ಟಿಗೆ ಒಂದ್ ಸೆಂಟೆನ್ಸ್ ಬರ್ತದೆ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲಾ ಕುರಿಗಳು ಹಳ್ಳಕ್ಕೆ ಬಿದ್ದಂತೆ ಅದು ನೆನ್ಪ್ ಆಗ್ತಾದೆ ಇದನ್ ನೋಡಿದ್ರೆ .

ನಮಗೆ ಬೇಸಿಗೆ ರಜಾ ಇರ್ತಿರಲಿಲ್ಲ ಆಹ್ಹ್ ಬೇಸಿಗೆ ರಜಾ ಇರಬೇಕಂದ್ರೆ ನಮಗೆ ಕ್ಲಾಸ್ ತಗೊಂಡು ಈ ತರ ಎಲ್ಲಾ ಆಕ್ಟಿವಿಟೀಸ್ ಮಾಡ್ತಿದ್ರು. ಈ ತರ ಮಾಡಿದ್ರೆ ಬ್ರೈನ್ ಎಲ್ಲಾ ಶಾರ್ಪ್ ಆಗುತ್ತೆ.